ಚಂದ ಕಾಣಸ್ತಾ ಇದೆ ಫಿಲಂ ನೋಡೋಕೆ ಹೋದ್ರೆ ಆರಾಮಾಗ್ ಕುತ್ಕೊಂಡ್ ನೋಡ್ಬೋದು ಅಂತ ಅನ್ನಿಸ್ತಾ ಇದೆ.

ಇದ್ರಲ್ಲಿ ಅಪ್ಪುದು ಯುವರತ್ನ ಮೂವಿದು ಫೋಟೋ ಹಾಕಿದ್ದಾರೆ. ಅವನ್ದು ಎಲ್ಲಾ ಮೂವಿದು ಎಲ್ಲಾ ಒನಂದು ಒನಂದು ಫೋಟೋ ತೆಗ್ದಾಗಿದ್ದಾರೆ ತುಂಬಾ ಚೆನ್ನಾಗಿದೆ ಅಪ್ಪುದು.